ಕ್ರಿಸ್ಟಿಯಾನ್ಸ್ದು ಚರ್ಚೆ ಎಷ್ಟು ಚೆಂದ ಅಲ್ವಾ ಎಷ್ಟು ನಿಶಬ್ದ ವಾಗಿ ಎಷ್ಟು ಶಾಂತಿ ರೀತಿಯಿಂದ ಇರುತ್ತೆ ಎಷ್ಟು ಎಷ್ಟ್-

ಪ್ರತಿಯೊಬ್ಬ ವಿದ್ಯರ್ಥಿಗಳಿಗೂ ಗುರು ಇರ್ಲೇಬೇಕು ಯಾಕಂದ್ರೆ ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಆ ಗುರಿನ ನಾವು ತಲುಪಬೇಕು ಅಂದ್ರೆ ನಮ್ ಹಿಂದೆ ಇರುವ ಗುರು ಇಂದಾನೆ ಸಾಧ್ಯ.

ಅದು ಶಾಂತ ರೀತಿಯಲ್ಲಿ ವರ್ತಿಸುತ್ತೆ ಏನು ಸಮಸ್ಯೆ ಇಲ್ವೇನೋ ಏನು ಇಲ್ವೇನೋಅಂತ ಪ್ರಶಾಂತಿಯಾಗಿ ನಮ್ ಮುಖದಲ್ಲಿ ಮುಗುಳ್ನಗೆ ಬರುತ್ತೆ ಮಗು ತರ ಒಂದು ಮುಗುಳ್ನಗೆ ಇರುತ್ತೆ ದೇವಸ್ಥಾನಕ್ಕೆ ಹೋದ್ರೇನೇ ಒಂದ್ ತರ ಖುಷಿ -

ಆಹ್ಹ್ ಆ ಟೈಂಗೆ ಕರೆಕ್ಟ್ ಆಗಿ ಎಷ್ಟ್ ತಲುಪಿಸೋದೇ ಆಂಬುಲೆನ್ಸ್ ಅಪ್ಪಾ ಆಂಬುಲೆನ್ಸ್ ಇರೋದ್ರಿಂದ ಪಬ್ಲಿಕ್ಕಿಗೆ ತುಂಬ ಯೂಸ್ಫುಲ್ ಆಗಿದೆ ಒಂದ್ ಪ್ರೇಗ್ನನ್ಟ್ ಲೇಡಿ ಆಗಿರ್ಬಹುದು ಆಕ್ಸಿಡೆಂಟ್ ಆಗಿರ್ಬಹುದು ಯಾವದೇ ಕೇಸ್ ಆಗಿರ್ಬಹುದು ಆಂಬುಲೆನ್ಸ್ ತುಂಬಾ ಯೂಸ್ಫುಲ್ -

ಫ್ಯಾಮಿಲಿ ಜೊತೇ ಔಟ್ಸೈಡ್ ಹೋದಾಗ ಫ್ಯಾಮಿಲಿ ಎಂಜೋಯ್ಮೆಂಟ್ ಮಾಡುವಂಥ ಪ್ಲೇಸಸ್ ಗಳಿಗೆ ಹೋಗ್ಬೇಕು ಫ್ಯಾಮಿಲಿ ಕುತ್ಕೊಂಡ್ ತಿನ್ನೋವಂಥ ಪದಾರ್ಥಗಳೇ ಇರ್ಬೇಕು ಅಲ್ಲಿ.

ಇದಂತೂ ಮುಸ್ಲಿಂ ಮಂದಿರ ಪಾ ಯಾಕಂದ್ರೆ ನೈಟ್ ಹೊತ್ತೇ ಅವ್ರು ಪ್ರಾರ್ಥನೆ ಮಾಡೋದ್ ಜಾಸ್ತಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಹೋಗಿ ಅಲ್ಲೆಲ್ಲ ಗ್ರೀನ್ ಗ್ರೀನ್ ಗ್ರೀನ್ ಆಗಿರುತ್ತೆ ಎಲ್ಲೇ ಸುತ್ತ ಮುತ್ತ ಎಲ್ಲೇ ಕಂಡ್ಬಿಡಿ ಅಲ್ಲೆಲ್ಲ ಗ್ರೀನ್ ಗ್ರೀನ್ ಆಗಿರುತತ್ತೆ.

ಯಾವುದೇ ಒಂದು ಹಳೇ ಮನೆಗೆ ಪೈಂಟ್ ಮಾಡ್ದಗೆ ಅದಕ್ಕ್ ಒಂದು ಲಕ್ಷಣ. ಪೈಂಟ್ ಮಾಡ್ದಗೆ ಈವಾಗ್ ತಾನೇ ಕಟ್ಟಿರಬಹುದೇನೋ ಅನ್ನೋ ಹೊಸ ಮನೆ ಥರ ಡೆಕೋರಟ್ ಮಾಡಬಹುದು.

ಯಾರ್ ಜೊತೆ ಎಷ್ಟ್ ಮಾತಾಡ್ದೆ ಎಷ್ಟ್ ಕಮ್ಮಿ ಮಾತಾಡ್ಬೇಕು ಯಾರ್ ಜೊತೆ ಎಷ್ಟ್ ಜಾಸ್ತಿ ಮಾತಾಡ್ಬೇಕು ಕಮ್ಯುನಿಕೇಷನ್ ಈಸ್ ಮೋರ್ ಇಂಪೋರ್ಟೆನ್ಟ್ ಯಾಕಂದ್ರೆ ಇವ್ರ್ ಜೊತೆ ಹೇಗ್ ಮಾತಡ್ತಿವಿ ಅನ್ನೋದೇ ನಮಗೆ ಮುಖ್ಯವಾಗಿ ಇಂಪೋರ್ಟೆನ್ಟ್ ಆಗಿರುತ್ತೆ ಯಾಕಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬಾರ್ದು ಅಂತಾನೆ ಹೇಳ್ತಾರೆ.

ಹೈರ್ ಕಟ್ಟಿಂಗ್ ತುಂಬಾ ಚೆನ್ನಾಗ್ ಇರ್ಬೇಕು ಶೇವ್ ಚೆನ್ನಾಗಿ ಮಾಡಿರ್ಬೇಕು ತುಂಬಾ ಚೆನ್ನಾಗ್ ಕಾಣ್ಸ್ಬೇಕು ಈ ಕಟ್ಟಿಂಗ್ ನಂಗ್ ಸೂಟ್ ಆಗುತ್ತಾ ಈ ಕಟ್ಟಿಂಗ್ ಸೂಟ್ ಆಗಲ್ವಾ ಅಂತ ತುಂಬಾ ಯೋಚ್ನೆ ಮಾಡಿ ಆಹ್ಹ್ ಕಟ್ಟಿಂಗ್ ಮಾಡ್ಸ್ಕೊತಾರೆ ಅಲ್ವಾ ಯಾವದೇ ಕಟ್ಟಿಂಗ್ಸ್ ಆದ್ರೂ ತುಂಬಾ ಚೆನ್ನಾಗ್ ಕಾಣ್ಸ್ಬೇಕು.